ಮತ್ತು ಅದರ ಪಕ್ಕ ಒಂದು ತಿನಿಸು ಎರಡು ಭಾಗಗಳಾಗಿ ವಿಚೇ ವಿಭಜಿಸಲಾಗಿದೆ ಅದೊಂದು ಒಳ್ಳೆಯ ತಿನಿಸಾಗಿದೆ.

ಒಂದು ಪ್ರಾವಿಷನ್ ಸ್ಟೋರ್ ಆಗಿದ್ದು ಪ್ರಾವಿಷನ್ ಸ್ಟೋರ್ ನಲ್ಲಿ ಹಲವಾರು ಐಟಂ ಗಳನ್ನು ಇಟ್ಟಿದ್ದಾರೆ.

ವಸ್ತುಗಳನ್ನು ತುಂಬಾ ಇಟ್ಟಿದ್ದು ಇದೊಂದು ಪ್ರಾವಿಷನ್ ಸ್ಟೋರ್ ಎಂದು ಮೇಲ್ನೋಟಕ್ಕೆ ಕಾಣಬರುತಿದೆ. ಮತ್ತು ಇದರಲ್ಲಿ ಹಲವಾರು ವಸ್ತಗಳನ್ನು ಇಟ್ಟಿದ್ದಾರೆ ಎಂದು ನಾವು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ವ್ರಿನ್ದಾವನ್ ಎಂದು ಬರೆಯಲಾಗಿರುವ ಒಂದು ಗೋಡೆಯನ್ನು ಕಾಣಬಹುದಾಗಿದೆ ಮತ್ತು ಅದರ ಪಕ್ಕ ಒಂದು ಕಪ್ಪು ಕಲರಿನ ಗೋಲ್ಡನ್ ಬೀಡ್ಸ್ ಉಳ್ಳ ಒಂದು ಗೇಟ್ ಅನ್ನು ಕೂಡ ಕಾಣಬಹುದಾಗಿದೆ.

ಈ ಅಂಗಡಿಯು ಸಧ್ಯಕ್ಕೆ ಮುಚ್ಚಿದ್ದು ಇದರ ಮೇಲೆ ಇಂದುಲೇಖಾ ಮತ್ತು ಆಯುಷ್ ಬ್ರಾಂಡಿನ ಆಡ್ ಅನ್ನು ನಾವು ಕಣ್ಣಾರೆ ನೋಡಬಹುದಾಗಿದೆ. ಇದರ ಬೋರ್ಡ್ ನೀಲಿ ಕಲರ್ ಅಲ್ಲಿದೆ.